ಇದು ಒಂದು ಆರ್ಚ್ ಅನ್ನು ನೋಡಬಹುದು. ಆರ್ಚಿನ ಮೇಲೆ ಇರುವಂಥಹ ಲಕ್ಷ್ಮೀ ದೇವಿಯನ್ನು ನೋಡಬಹುದು. ಇದು ಕೆಳಗಡೆ ಇರುವಂತಹ ಜನರುಗಳು ಅಹ್ ನಿಂತುಕೊಂಡು ಇರುವುದನ್ನು ನೋಡಬಹುದು.

ಹಾಗೆ ಒಂದು ಚಕ್ರದಲ್ಲಿ ಅಹ್ ಉಹ್ ಇದು ಕೆಂಪು ಬಣ್ಣದ ನೋಡಬಹುದು ಹಾಗೆ ಒಬ್ಬ ಮನುಷ್ಯನು ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿರುವುದನ್ನು ನೋಡಬಹುದು. ಮೋಟಾರನ್ನು ಅವರು ಇಡಿಯುವುದನ್ನು ಬಿಲ್ಡಿಂಗ್ಅನ್ನು ನೋಡಬಹುದು.